ಬುತ್ತಿಯನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಊಟ ಮಾಡೋ ಸಂದರ್ ಬಾ ಅಲ್ಲಿ ಕೆಲಸ ಮಾಡಿ ಊಟವನ್ನು ತೆಗೆದುಕೊಂಡು ಅದು ಸಿಚುವೇಶನ್ ನದಿ ನದಿಯ ಸುತ್ತ ಸೌಂದರ್ಯದ ಪ್ರ ಪ್ರಕೃತಿಯ ಮುಂದೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗುವ ಒಂದು--